ಸರಿ ಇಡ್ಲಾ.

ನಾನು ತೆಗೆದುಕೊಂಡಿರತಕ್ಕಂತ ವಿಷಯ ಏನಪಾ ಅಂದ್ರೆ Education education ಬಂದ್ಬಿಟ್ಟು ಇದು ಎಲ್ಲಾ ಪ್ರತಿಯೊಬ್ಬರ ಜೀವನದಾಗ ಬಾಳ ಮುಖ್ಯವಾದ ಪಾತ್ರವನ್ನ ವಹಿಸತ್ತ ಮತ್ತ education ಇಲ್ದ ನಾವು ನಮ್ಮ ಗುರಿಯನ್ನ ತಲಪಲಿಕ್ಕೆ. ನಮ್ಮ aim ಅನ್ನ ಸಾಧಿಸಲಿಕ್ಕೆ ನಾವ ಅನ್ಕೊಂಡಿರತಕ್ಕಂತದ ಏನೇ ಗುರಿ ಇರ್ಲಿ aim ಇರಲಿ ಅದನ್ನ ಸಾಧಿಸಲ್~ ಸಾಧಸಕ್ಕಂತು ಆಗದೆ ಇಲ್ಲ ಮತ್ತೆ ಒಂದು ಭವಿಷ್ಯವನ್ನ ಇದು ಒಂದು ಭವಿಷ್ಯ ಕಟ್ಕೋಬಹುದು ನಾವು ಈ education. ಇಂದ ಮತ್ತೆ ಏನಾದ್ರು ಒಂದು ಸಾಧನೆ ಮಾಡಬಹುದು ಒಂದು ಒಳ್ಳೆ position ಲ ಅಂತು ಬರ್ಲೆಬಹುದು ಒಂದು ನಮ್ಮದೇ ಆದಂತ ಒಂದು ಗುರಿ ಅಂತ ಇರತಲ್ಲಾ ಅದನ್ನ ನಾವು easy ಆಗಿ ತಲಪಬಹುದು ಮತ್ತೆ ಶಿಕ್ಷಣ. ಒಂದು ಯಶಸ್ಸನ್ನು ಸಾದಿಸಾಕ ಅದೊಂದು ಬಾಳ ಮುಖ್ಯವಾಗಿರತ್ತೆ ಮತ್ತೆ ಶಿಕ್ಷಣ ಪಡಿಯಕ್ಕೆ ಶಾಲೆ ಕಾಲೇಜು ಇನ್ನೇತರ ವಿಶ್ವ ವಿದ್ಯಾಲಯ ಇದೊಂತರ ಏನ ಆಗ್ಬಿಟ್ಟಿದೆ ಮಾಧ್ಯಮಗಳ ತರಾ ಆಗ್ಬಿಟ್ಟಿದೆ ಶಿಕ್ಷಣ ಅನ್ನೋದು. ಮತ್ತೆ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಂದು ಪ್ರಮುಖ ಒಂದು ಅಸ್ತ್ರ ಅಂತಾನೆ ಹೇಳ್ಬಹುದು ಶಿಕ್ಷಣ ಅನ್ನೋದು ನಮ್ಮ ಜೀವನ ಸಾ~ ಸಾಧನೆ ಮಾಡಾಕ ಅಂತೂ ಸಹಕಾರಿಯಾಗಿ ಇದೊಂದು ದೊಡ್ಡ ಮಟ್ಟಲ್ಲಿ. ಇದೆ ಶಿಕ್ಷಣದಿಂದ ವೈದ್ಯರಾಗಬಹುದು doctors ಆಗ್ಬಹುದು engineers ಆಗ್ಬಹುದು ಅವ್ರ ಇಷ್ಟ ತಕ್ಕಂತ ಅವ್ರ ಒಂದು ಪ್ರತಿಭೆಯನ್ನ ಹೊರ ಹಾ~ ಹೊರಹಾಕಬಹುದು ಶಿಕ್ಷಣದಿಂದ ಶಿಕ್ಷಣ ಶಿಕ್ಷಣ ಇಲ್ಲದ ಏನು ಇಲ್ಲಾ. ಪ್ರತಿಯೊಬ್ಬರು ಬೇಕ ಶಿಕ್ಷಣ ಕಲಿಲೆ ಬೇಕ ಅದರಿಂದನೇ ಮುಂದೆಲ್ಲಾ ನಾವ ಕೂಡ ಮತ್ತೆ ಒಂದ ಒಳ್ಳೆ ಸ್ಥಾನಕ್ಕ ಬರಲೇ ಬೇಕಂದ್ರ ಒಂದು ಶಿಕ್ಷಣನೇ ಒಂದು ಮುಖ್ಯ ಪಾತ್ರ ಅಲ್ವ ಅದಿಲ್ಲದೇನೇ ಏನು ಇಲ್ವೇ ಇಲ್ಲ ಸಣ್ಣ ಮಕ್ಕಳಿಂತ ಹಿಡದು ದೊಡ್ಡವ ಮಕ್ಕಳ. ದೊಡ್ಡೋರಾಗೋವರ್ಗು ನಮಗ education ಬೇಕೇ ಬೇಕ ಅದರಿಂದ ನಾವ ಒಳ್ಳೆ ಭವಿಷ್ಯವನ್ನ ಕಟ್ಕೋ ಬಹುದು ಈ ಶಿಕ್ಷಣದಿಂತನೇ ಒಂದು ವೃತ್ತಿನ ಒಳ್ಳೆ ವೃತ್ತಿಯಿಂದ ಒಂದ ಒಂದ ಒಳ್ಳೆ ವೃತ್ತಿಯನ್ನ ಕೂಡಾ ನಾವು. ತಲಪಬಹುದು ಶಿಕ್ಷಣದಿಂದ ಒಂದು ಏಕೈಕ ಸಾಧನೆ ಶಿಕ್ಷಣ ವೃತ್ತಿ ವಟ್ಟ total ಆಗಿ ಶಿಕ್ಷಣ ಅನ್ನೋದು ಬಾಳ ಮುಖ್ಯ ಒಬ್ಬ ಪ್ರತಿಯೊಬ್ಬ ಜೀವನದಲ್ಲಿ ಬಾಳ ಮುಖ್ಯ ಆಗತ್ತ ಅದರಿಂದ ಒಂದು ಒಳ್ಳೆ ಸ್ಥಾನ ಉತ್ತಮ ಸ್ಥಾನವನ್ನ. ಪಡೀಬಹುದು ನಾವು ಅದ್ರಿಂದ ಒಳ್ಳೆ ಗೌರವವನ್ನ ಪಡೀಬಹುದು ಜನರಿಂದ ಒಳ್ಳೆ ಗೌರವ ಪಡೀಬಹುದು ಮತ್ತ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸತ್ತೆ confidence ಕೊಡುತ್ತ ಒಂದು ಒಳ್ಳೆ stage ಕೊಡುತ್ತ ನಮಗ. ನಮಗಾಗಿ ಕಾಯತಿರತ್ತ education ಯಾರ ಚನ್ನಾಗಿ ಓದಿ ಮುಂದೆ ಬರ್ತಾರಾ ನೋಡಿ ಅವ್ರಿಗೇ ಒಳ್ಳೆ ಪ್ರತಿಭೆ ಕೂಡ ಇರತ್ತ ಅದು ಎಲ್ಲರು ನಾವು ಉಪಯೋಗಿಸ್ಕೊಬೇಕಾಗತ್ತ ನಾವ ಶಿಕ್ಷಣನ್ನ ಯಾವ ದುರುಪಯೋಗ ಪಡಸ್ಕೊಬಾರದ ಓದಿ ನಾವ ಒಂದ ಒಳ್ಳೆ ಮಟ್ಟಕ್ಕ. ತಲುಪಬೇಕ ಅಂತಂದ್ರ ಒಳ್ಳೆ education ಬೇಕೇ ಬೇಕ ಮನುಷ್ಯನಿಗೆ education ಇಲ್ದ ಯಾರು ಏನು ಮಾಡಾಕಾಗಲ್ಲಾ ಮಾಡದಕ್ಕೂ ಆಗಲ್ಲಾ ಶಿಕ್ಷಣ ಅನ್ನೋದು ಒಂದು ಬೇರಿಗಿಂತ ಕಹಿ ಆದರ ಅದರ. ಫಲ ಏನಿರತ್ತ ಅಲ್ಲಾ ನೋಡ್ರಿ ಅದು ಜೇನಿಗಿಂತ ಸಿಹಿ ಆಗಿರತ್ತ ಅದಕ್ಕಿಂತ ನಾನು ಏನು ಹೇಳಾಕ ಆಗಲ್ಲಾ ಶಿಕ್ಷಣ ಅನ್ನೋದು ಬಾಳ ಬಾಳ ಒಂದು ಮುಖ್ಯವಾದದ್ದು ಅದನ್ನ ಯಾರು misuse ಮಾಡ್ಕೊಬಾರದ use ಮಾಡ್ಕೊಂಡು ಒಳ್ಳೆ ಸ್ಥಾನ ಮಾನ. ತೊಗೋಬೇಕ ಅಷ್ಟೇ ನಾನ ಹೇಳುದು thank you.

ಇನ್ನು ಎರಡುದಿವ್ಸದಲ್ಲಿ ಗಣೇಶ ಚತುರ್ಥಿ ಬರ್ತದಲ್ವ. ತುಂಬಾ ಕೆಲಸ ಉಂಟು ಅದಿಕ್ಕೆ ಬಟ್ಟೆ ತಗೋಳ್ಬೇಕು ಮತ್ತೆ ಬಟ್ಟೆ ಅಂದ್ರೆ ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಮನೆಯವ್ರ್ಗೆಲ್ಲ ಬಟ್ಟೆ ತಗೊಳ್ಳಿಕೆ ಉಂಟು. ಮತ್ತೆ ಅಲ್ಲಿಹೋಗ್ಲಿಕ್ಕೆ ಉಂಟು ಅದು ಕೂಡ ನಮ್ಮ ಇದು ಅ ನಮ್ಮ ಮನೆ ಹತ್ತಿರವೆ ಇಡೋದು ಗಣ~ ಚ ಗಣೇಶ ದೇ~ ಇದು ಗಣಪತಿಯನ್ನು ತುಂಬಾ ಸಂಭ್ರಮದಿಂದ ಆಚರಿಸ್ತೇವೆ ಅದು. ಅಲ್ಲಿ ಇದು ಆ ಮತ್ತೆ ಗಣಪತಿಗೆ ಇಷ್ಟ ಅಲ್ಲ್ವ ಭಕ್ಷ ಎಲ್ಲ ಮಾಡ್ತೇವೆ ಚಕ್ಕುಲಿ ಮತ್ತೆ ಎಳ್ಳುಂಡೆ, ರವೇ ಉಂಡೆ ಹೀಗೆ ತರ ತರದ ಸಿಹಿ ಪದಾರ್ಥಗಳನ್ನೂ ಮಾಡುತ್ತೇವೆ. ಮತ್ತೆ ಅಲ್ಲಿತುಂಬಾ ಜನರು ಕೂಡ ಬರ್ತಾರೆ ಆ ನಮ್ಮ ಊರಿನ ಅಕ್ಕ ಪಕ್ಕದುದ್ದೆಲ್ಲಾ ಅಂದ್ರೆ ಅಲ್ಲಿಹೆಚ್ಚಾಗಿ ಒಂದು ನಾಕ್ ಐದು ಊರಿ~ ಇದು ಗ್ರಾಮಸ್ಥರು ಬರ್ತಾರೆ. ಯಾಕಂದ್ರೆ ಅಲ್ಲಿಒಂದೇ ಗಣಪತಿ ಗಣೇಶ ಆ ದೇವರನ್ನಿದು ಇದು ಗಣಪತಿಯನ್ನಿಡುದು ಮತ್ತೆ ಬೇರೆ ಅಲ್ಲಿಆಚೆ ಈಚೆ ಎಲ್ಲ ಇಡೋದಿಲ್ಲ ಹಾಗೆ ಹೆಚ್ಚಿನ ಜನ ಸಂಖ್ಯೆ ಅಲ್ಲಿ ಜನರೆಲ್ಲ ಕೂಡ್ತಾರೆ ಅಲ್ಲಿ. ಮತ್ತೆ ತುಂಬಾ ಇದು ಯಕ್ಷ~ ಇದು ಅ ಅದೇ ಅದೆ ಗಣಪತಿ ಗಣೇಶ ಚತುರ್ಥಿ ಉಂಟ್ ಅಲ್ಲ್ವಾ ಆ ದಿವಸ ಸಾಯಂಕಾಲ ಯಕ್ಷಗಾನ ಎಲ್ಲ ಇರ್ತದೆ ಮತ್ತೆ. ಅದು ವಿಸರ್ಜನಾ ಕಾರ್ಯಕ್ರಮ ಮರುದಿವ್ಸ ಮಾಡೋದು ನಾವ್ ಹಾಗೆ ಮರುದಿವ್ಸ ಇದು ಹುಲಿವೇಷ ಹಾಗೆ ಡೊಳ್ಳು ಕುಣಿತ ಹಾಗೆ ತರ ತರದ ವೇಷಗಳೆಲ್ಲ ಹಾಕಿ. ಜನಗಳು ಮನರಂಜಿಸ್ಲಿಕ್ಕೆ ಬರ್ತಾರೆ ತುಂಬಾ. ಆ ಸಂಭ್ರಮದಿಂದ ಆಚರಿಸ್ತೇವೆ ಹಾಗೆ ಎರಡು ದಿವ್ಸದಲ್ಲಿ ಬರೋದು ಅಲ್ಲ ತುಂಬಾ ಖುಷಿಯಲ್ಲಿ ನಾವ್ ಆಚರಿಸ್ಬೇಕು ಮತ್ತೆ ಮನೇಲಿ ಕೂಡ ನಾವು ಹೆಚ್ಚಾಗಿ ಒಂದು ನಮ್ಮ ನೆಂಟ್ರಸ್ಟರಿಗೆ ಎಲ್ಲ ಹೇಳ್ತೇವೆ. ಮನೆ ಅಲ್ಲ ಸಿಹಿ ಪದಾರ್ಥಗಳನೆಲ್ಲ ಮಾಡುತ್ತೇವೆ ತರತರದ ತಿಂಡಿ ಎಲ್ಲ ಮಾಡಿ ಮತ್ತೆ ಅದು ಅಂದ್ರೆ ಅ ಅವ್ರ್ ಕೂಡ ಬರೋದು ಅಪುರೂಪ ಅಲ್ಲ್ವ ನೆಂಟರಿಷ್ಟರೆಲ್ಲ ಹೀಗೆ. ಗಣೇಶ ಚತುರ್ಥಿಗೆ ಮಾತ್ರ ಅಲ್ಲ ಹೆಚ್ಚಾಗಿ ನಾನು ಬರ್ಲಿಕ್ಕೆ ಕೂಡ ಹೇಳೋದು ಅದು ಕೂಡ ಇನ್ನು ಎರಡು ದಿವಸದಲ್ಲಿ ಬರೂದ್ ಅಲ್ಲ ಎಲ್ಲರಿಗೆ ಹೇಲ್ಳಿಕ್ಕೆ ಉಂಟು ಕೆಲಸ ತುಂಬಾ ಉಂಟು ಮತ್ತೆ ಅದು ಗಣೇಶ ಚತುರ್ಥಿಯ ಮರುದಿವಸ. ಗಣೇಶ ಚತುರ್ಥಿ ಎರ್ಡ್ದಿವ್ಸ ಬಿಟ್ಟು ಬರೋದ್ ಅಲ್ಲ ಅದೇ ಮರುದಿವಸ ಅದನ್ನು ಆ ವಿಸರ್ಜನೆ ಮಾಡ್ಲಿಕ್ಕೆ ಅಲ್ಲ ಆವಾಗ ತುಂಬಾ ಅಂದ್ರೆ ತುಂಬಾ ದಿನಗಳು ಅಂದ್ರೆ ಇದು ಇದು ಡೊಳ್ಳು ಕುಣಿತ ಎಲ್ಲ ಇರ್ತದಲ್ಲ ಅದ್ರಲ್ಲಿ ನಮ್ಮ neighbours ಒಬ್ರು ಇದ್ದಾರೆ. ಅವ್ರ್ ಕೂಡ ಹಾಕ್ತಾರೆ ಅವರ್ದು ಗಮ್ಮತ್ ಆಗ್ತದೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ಅವ್ರ್ ಅಂದ್ರೆ ಜನಗಳೆಲ್ಲ ಇದು collection ಎಲ್ಲ ಕೆಲವ್ಸಲ collection ಕೂಡ ಅವ್ರು ಹಣ ಹಣ ಎಲ್ಲ ತಗೋಳಿಕ್ಕೆ ಬರ್ತಾರೆ ಆವಾಗ ಅವ್ರು ಎಂತ ಅಂತ ಇಲ್ಲ . ಸ್ವಲ್ಪ ಚಿಕ್ಕ ಮಕ್ಕಳಿಗೆಲ್ಲ ಹೆದ್ರಿಸೋದು ಹೀಗೆ ಎಲ್ಲ ಮಾಡ್ತಾರೆ ಹಾಗೆ ಅವ್ರ್ ಮೊನ್ನೆ ಸಿಕ್ಕಿದ್ರು ಹೇಳಿದ್ರು ನೀವ್ ನಂಗೆ ಸಿಗಿ ಅಂತ ಆದ್ರೆ ಅವ್ರಿಗೆ ವೇಷ ಅಪರುಕಿ~ ಅಪರೂಪಕೆ ಹಾಕೋದ್ ಅಲ್ಲ್ವ ಹಾಗೆ.

ಅದೆ ನಮ್ಮಅ ದೊಡ್ಡಮನ ಮಗ ಕೂಡ ಇಂದ ಬರ್ತೆನೆ ಅಂತ ಹೇಳ್ತಿದ್ದಾರೆ ಅವ್ರು ಕೂಡ ಬರೋದು ಕಡಿಮೆ ಊರಿಗೆಲ್ಲ ಹಾಗೆ ಅ ಗಣಪತಿ ಚೌ~ ಇದೆ ಚೌತಿಗೆಲ್ಲ ಬರ್ಲಿಕ್ಕೆ ಹೇಳೋದು. ಹೀಗೆ ಎಂತಾದ್ರೂ ನಮ್ಮಲ್ಲೆ ವಿಶೇಷ ಇದ್ರೆ ಹಾಗೆ ಮಾತ್ರ ಬರೋದ್ ಅವ್ರು ಹಾಗೆ ನಾಡಿದ್ದು ಗಣೇಶ ಚತುರ್ಥಿಗೆ ಬಂದೆ ಬರ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಅದೇ ಮತ್ತೆ ಕಬ್ಬೇಲ್ಲ ಬರ್ಲಿಕ್ಕೆ start ಆಗಿದೆ ಕಬ್ಬ್ ಅಂತೂ ಬೇಕೇ ಬೇಕ್ ಅಲ್ಲ್ವ . ಅ ಪೂಜೆಗೆ ಮತ್ತೆ ಅದೆ ತುಪ್ಪದ ತರತರ ತಿಂಡಿ ಎಲ್ಲ ಮಾಡ್ತೇವೆ ಅದೇ ಗಣೇಶ ಗಣೇಶ ಚತುರ್ಥಿ ಅಂದ್ರೆ ತುಂಬಾ ಇಷ್ಟ ನಂಗೆ ನಮ್ಗೆ ಎಲ್ಲರಿಗೂ ಕೂಡ ಅದು ವಿಘ್ನ ವಿನಾಯಕ ಅಲ್ಲ್ವ. ಅ ಯಾವ ದೇವರ್ಗೆ ಕೈ ಮುಗಿಯೋ ಬದ್ಲು first ಗೆ ಗಣಪತಿ ಸ್ತುತಿ ಮಾಡಿ ಅಲ್ಲ್ವಾ ಮಾಡೋದು ಎಂತ ಪೂಜೆ ಕೂಡಾ. ಹಾಗೆ ದೇವರ ಗಣೇಶ ಗಣೇಶ ಚತುರ್ಥಿ ತುಂಬಾ ಸಂಭ್ರಮದಿಂದ ಆಚರಸ್ತೇವೆ. ಹಾಗೆ ನಮ್ಮಅವರ ಅಕ್ಕನ ಮಗಳು ಅದು ಕೂಡ ಅವರಿಗೆ ದುಡೆ~ ಹೆರಿಗೆ ಹತ್ತಿರ ಆಗ್ತಾ ಬಂತು ಅದೊಂದು ಪುಣ್ಯಕೆ ಒಂದು ಒಳ್ಳೆ ರೀತಿಯಿಂದ ಇದು ನೆರ್ವೇರಿದ್ರೆ ಸಾಕು ಎಂತ ಅಡಚನೆ ಇಲ್ಲದೆ. ಹಾಗೆ ತುಂಬಾ ಖುಷಿಯಲ್ಲಿದ್ದೇವೆ ನೋಡ್ಬೇಕ ಇನ್ ಎಂತ ಆಗ್ತದೆ ಅಂತ .

Hello students ನಾವು ಆಚರಿಸುವ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವವು ಕೂಡ ಒಂದು. ನಾವು ಪ್ರತಿ ವರ್ಷ January ಇಪಾತ್ತಾರರಂದು ಗಣರಾಜ್ಯೋತ್ಸವವನ್ನ ಅಥವಾ ಅದನ್ನ ಪ್ರಜಾರಾಜ್ಯೋತ್ಸವ ಅಂತ ಹೇಳಿಯೂ ಕರಿಯುತ್ತಾರೆ. ಹಾಗಾದರೆ ಗಣರಾಜ್ಯೋತ್ಸವ ಎಂಬುದನ್ನ ನಾವು ಮೊದಲು ಅರ್ಥಮಾಡಿಕೊಳ್ಳಬೇಕು. ಪ್ರಜೆಗಳು ಆಳುವ ಸರ್ಕಾರವನ್ನ ಆಯ್ಕೆ ಮಾಡುವಂತ ಹಕ್ಕು ಮತ್ತು ಪ್ರಜೆ ಪ್ರಜೆಗಳು ಆಳುವ ಸರ್ಕಾರವನ್ನ ಆಯ್ಕೆ ಮಾಡುವಂತ ಹಕ್ಕು. ನಿರ್ಧಾರವನ್ನು ಮಾಡುವಂತ ಹಕ್ಕು ಗಣರಾಜ್ಯ ಅಥವಾ ಪ್ರಜಾ ರಾಜ್ಯ ಎಂದು ಕರಿಯುತ್ತಾರೆ. ಅಂದರೆ ಅರ್ಥ ಜನರೇ ಜನರಿಗಾಗಿ ಜನರಿಗೋಸ್ಕರ ನಡೆಸುವ ಒಂದು ಆಡಳಿತಾತ್ಮಕ ವ್ಯವಸ್ಥೆಯನ್ನ. ಗಣರಾಜ್ಯ ಎಂದು ಕರಿಯುತ್ತಾರೆ ಅಂದರೆ ಇಲ್ಲಿ ಪ್ರಜೆಗಳೇ ಮುಖ್ಯ, ರಾಜ್ಯ ರಾಜ್ಯ ಪ್ರಭುತ್ವ ಎಂಬುದು ಇಲ್ಲ ಪ್ರಜೆಗಳೇ ಪ್ರಭುಗಳಾಗಿ ಇರುತ್ತಾರೆ. ಪ್ರಜೆಗಳ ಒಂದು ಆಗು ಹೋಗುಗಳನ್ನು ನೋಡತಕ್ಕಂತಹ ಸರಕಾರವನ್ನ. ಪ್ರಜಾ ರಾಜ್ಯ ಅಥವಾ ಗಣರಾಜ್ಯ ಎಂದು ಕರಿಯುತ್ತಾರೆ. ಭಾರತದ ಸಂವಿಧಾನವನ್ನು ಯಾವಾಗ ಜಾರಿಗೆ ತಂದಿತು ಅಂದಿನಿಂದ ಗಣರಾಜ್ಯೋತ್ಸವ ಜಾರಿಗೆ ಬಂದಿದೆ. ಹಾಗಿದ್ರೆ ಸಂವಿಧಾನ ಹೇಗೆ ರಚನೆ ಆಯ್ತು?

ನಿಮಗೆ ಗೊತ್ತೇ ಇದೆ ಭಾರತ ಸಾವಿರದ ಒಂಬೈನೂರ ನಲವತ್ತೇಳು August ಹದಿನೈದರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಕೇವಲ ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಬಂದ ಬ್ರಿಟಿಷರು ಭಾರತದಲ್ಲಿ ತಮ್ಮ ತಮ್ಮದೇ ಆದ. ಆಡಳಿತವನ್ನು ನಡೆಸತೊಡಗಿದರು. ಆಗ ಭಾರತೀಯರಲ್ಲೇ ಕೆಲವು ಮುಖಂಡರು ಅವರ ವಿರುದ್ಧ ಸಿಡಿದೆದ್ದರು ಅವರ ವಿರುದ್ಧ ಹೋರಾಟವನ್ನ ಮಾಡಿ ಚಳವಳಿಯನ್ನು ಮಾಡಿ ಸತ್ಯಾಗ್ರಹ. ಉಪ~ ಉಪವಾಸವನ್ನ ಮಾಡುದರ ಮೂಲಕ ಬ್ರಿಟಿಷರನ್ನು ಭಾರತದಿಂದಲೇ ಹೊಡೆದೋಡಿಸಿದರು. ಅದರ ತಕ್ಕ್ಫಲವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು. ಆ ಒಂದು ಸಮಯದಲ್ಲಿ ಅವರು. ನೀವು ಏನೇ ನೀವ್ ಏನು ಸ್ವಾತಂತ್ರ್ಯವನ್ನ ಪಡೆದಿರಿ ಆದರೆ ಇಂತಹ ಒಂದು ಬೃಹತ್ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡುವ ಶಕ್ತಿ ಸಾಮರ್ಥ್ಯ ನಿಮ್ಗಿಲ್ಲಾ ಎಂದು ಸವಾಲನ್ನು ಹಾಕಿದ್ರು ಹಾಕಿದರು. ಇದು ಭಾರತೀಯರ ಸ್ವಾಭಿಮಾನಕ್ಕೆ. ಸವಾಲ್ ಭಾರತೀಯ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದದ್ದು ಮಾತ್ರವಲ್ಲ ಸವಾಲ್ ಆಯ್ತು. ಆ ಒಂದು ಸಂದರ್ಭದಲ್ಲಿ ಭಾರತದ ನಾಯಕರು ಸೇರಿ ಈ ಸಂವಿಧಾನವನ್ನ ರಚನೆ ಮಾಡ್ಬೇಕೆಂದು ನಿರ್ಧಾರ ಮಾಡುತ್ತಾರೆ. ಆಗ ಎಲ್ರ ಸಮಸ್ಯೆಗಳು ಮತ್ತೆ ಉದ್ಭವ ಆಗುತ್ತದೆ. ಉದ್ಭವ ಆಗುತ್ತದೆ ಭಾರತದಲ್ಲಿ ಒಂದು ರಾಜರುಗಳು ತಮ್ಮ ಪ್ರಜಾಪ್ರಭುತ್ವವನ್ನು ಕಳೆದುಕೊಳ್ಳುತ್ತೇವೆ ಎಂದು ಆತಂಕ ಅವರಿಗಿತ್ತು. ಎರಡನೆಯದ್ದು Muslim League ಸ್ಥಾಪನೆ ಮಾಡಬೇಕೆಂಬ ಉದ್ದೇಶ ಮುಸ್ಲಿಂ ಮುಖಂಡರಿಗಿತ್ತು .

ಹೀಗೆ ಅನೇಕ ಸಮಸ್ಯೆಗಳಿದ್ದರು ಕೂಡ ಭಾರತೀಯ ನಾಯಕರು ಒಂದು ಸಂವಿಧಾನ ರಚನೆ ಆಗಲೇಬೇಕೆಂದು ಹಟತೊಟ್ಟರು. Doctor ಅಂಬೇಡ್ಕರ್ ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದರು ಆ ಸಮಿತಿ. ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿಯ ಕಾನೂನು ನೀತಿ ನಿಯಮಗಳನ್ನ ಅಭ್ಯಾಸ ಮಾಡುದರ ಮೂಲಕ ಒಂದು ಸಂವಿಧಾನದ ರಚನೆ ಮಾಡುವ ನಿಟ್ಟಿನಲ್ಲಿ ಸಾಗುತ್ತಾರೆ. ಸುಮಾರು ಎರಡು ವರ್ಷ ಹನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸತತ ಪರಿಶ್ರಮ ಪಟ್ಟು. ಸಂವಿಧಾನ ರಚನೆ ಮಾಡಲು ಆಯ್ತು ಸತ~ ಕಠಿಣ ಪರಿಶ್ರಮದಿಂದ ಸಂವಿಧಾನ ರಚನೆ ಆದಮೇಲೆ ಸಾವಿರದ ಒಂಬೈನೂರ ನಲ್ವತ್ತೇಳು November ಇಪ್ಪತ್ತಾರರಂದು ಅದನ್ನ ಶಾಸಕಾಂಗ ಸಭೆ. ಅಂಗೀಕರಿಸಿತು. ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು November ಇಪತ್ತಾರರಂದು ಅಂಗೀಕಾರವಾಗಿದ್ದರು ಕೂಡ ಯಾಕೆ ಎರಡು ತಿಂಗಳು ಮುಂದಕ್ಕೆ ಹೋಯಿತು ಅನ್ನೋದನ್ನು ನೋಡುದಾದರೆ. Lahore Congress ಇನ ಅಧಿವೇಶನ ನಡೆಯಿತು ಇದರ ಅಧ್ಯಕ್ಷರು ನೆಹರುರವರಾಗಿದ್ದರು ಅವರು ನದಿಯ ದಂಡೆಯ ಮೇಲೆ ನಿಂತು ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನ January ಇಪಾತ್ತಾರರಂದು. ಘೋಷಣೆ ಮಾಡುತ್ತಾರೆ ಸಾವಿರದ ಒಂಬೈನೂರ ಐವತ್ತು January ಇಪಾತ್ತಾರರಂದು ಸಂವಿಧಾನವು ಜಾರಿಗೆ ಬಂತು. ಹೀಗೆ ಭಾರತ ಸಂವಿಧಾನದ ಜಾರಿಗೆ ತಂದ ಬಂದಂದಿನಿಂದ ನಾವು ದೇಶದ ಎಲ್ಲಡೆ ವಿಜೃಂಭಣೆಯಿಂದ. ಗಣರಾಜ್ಯೋತ್ಸವವನ್ನ ಆಚರಿಸುತ್ತೇವೆ. ಈ ದಿನ ರಾಷ್ಟ್ರಪತಿಯವ್ರು Delhi ಅಲ್ಲಿ ರಾಷ್ಟ್ರ ಧ್ವಜವನ್ನ ಆ~ ಆರೋಹಣ ಮಾಡುದರ ಜೊತೆಗೆ Rajpath ದಲ್ಲಿ parade ಕೂಡ ನಡಿತದೆ ನಮ್ಮ ದೇಶದ ಸಂಸ್ಕೃತಿ. ಅನಾವರಣ ಗೋಳಿ~ ಗೊಳ್ಳುತ್ತದೆ ವಿವಿಧ ರೀತಿಯ ಸ್ತಬ್ಧ ಚಿತ್ರಗಳ ಮೂಲಕ ದೇಶದ ವೈವಿದ್ಯತೆ ಅನಾವರಣಗೊಳ್ಳುತ್ತದೆ. ನಮ್ಮ ದೇಶದ ಮೂರು ಸೈನಿಕ ವಿಭಾಗಗಳು ಕೂಡ parade ನಡೆಸುತ್ತವೆ ಆಗಲೇ ಆಕಾ~ ಆಕಾಶದಲ್ಲಿ. ವರ್ಣ ಧ್ವಜ ಎಲ್ಲ ಬಿತ್ತಾರವಾಗುತ್ತದೆ ರಾಷ್ಟ್ರಗೀತೆ ಕೂಡ ಹಾಡಲಾಗತ್ತದೆ. ಇದು ರಾಷ್ಟ್ರದ ದೊಡ್ಡ ಹಬ್ಬ.

ನಮ್ದು ಶಾಲೆ ಸು~ ತುಂಬಾ ಸುಂದರವಾದಂತ ಶಾಲೆಯಾಗಿದ್ದು ನನ್ನ ಶಾಲೆಯ ಹೆಸರು U Kamala Bai High School . ನನ್ನ ಶಾಲೆ ಅಂದ್ರೆ ನಂಗೆ ತುಂಬಾ ಇಷ್ಟ. ನನ್ನ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ರು .

ನನ್ನ ಶ~ ಹಾಗೆ ಅಹ್ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು ಅಹ್ ಶಾಲೆಯು ಹೆಚ್ಚಿನ ಮಕ್ಳಿಗೆ ಮೊದಲ ಕಲಿಕೆಯ ಸ್ಥಳವಾಗಿ ಸ್ಥಳ. ನಾನು ನನ್ನ ಶಾಲೆಯ ಪ್ರತೀ ಕ್ಷಣವನ್ನು ಈಗಸ ನೆನಪಿಸಿಕೊಳ್ಳುತ್ತೇನೆ ಹಾಗೆ ಅಹ್ ತುಂಬ ಅಚ್ಚುಮೆಚ್ಚು. ಅಹ್ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕು ಎಂದು ಅಹ್ ಕಲ್ತಿದ್ದೇ ನಾನು ನಮ್ಮ ಶಾಲೆಯ ಜೀವನದಿಂದ

ನನ್ನ ಶಾಲೆಯು ನನ್ನ ಎರಡನೇಯ ಮನೆಯಾಗಿದೆ. ನಂಗೆ ಆ ಹೆಚ್ಚಿನ ಸಮಯ ಶಾಲೆಯಲ್ಲೇ ಕಲಿಯುತ್ತಿದ್ದೆ ಕಳೆಯುತ್ತಿದ್ದೆ ನಾನು. ಅಹ್ ಶಾಲೆಯಲ್ಲಿ ನಾವು ನಮ್ಮ ಎಲ್ಲಾ ಸಂತೋಷ ಹಾಗೂ ಏನಾದ್ರೂ ಬೇಜ್~ ನೋವುಗಳಿದ್ರೆ ನಮ್ಮ Friends ಹತ್~ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತಿದ್ದೆ. ವಿದ್ಯಾರ್ಥಿಗಳಿಗೆ ತುಂಬಾ ಅಹ್ ಉತ್ತಮ ಶಿಕ್ಷಣ ಅಹ್ ಎಲ್ಲವನ್ನೂ ಕಲಿಸೋ ಒಂದ್ ಅತ್ಯುತ್ತಮ ಅಹ್ ಸಂಸ್ಥೆ ಅಂದ್ರೆ ಶಾಲೆ. ಅಹ್ ನಮ್ಮ ಶಾಲೆಯು ಅಹ್ ಅಹ್ ದೊಡ್ಡದಾದ ತರಗತಿ, ಅಹ್ ತರಗತಿಯ ಕೊಠಡಿಗಳು ಹಾಗು ಆಟದ ಮೈದಾನ, ವಿಜ್ಞಾನ ಪ್ರಯೋಗಾಲಯ Computer ತರಬೇತಿ ಕಟ್ಟಡ, ಸ್ವಚ್ಚವಾದ ಶೌಚಾಲಯ ಹಾಗು ಮನಸ್ಸಿಗೆ ನೆಮ್ಮದಿ ಹಾಗು ಶಾಂತವಾದ ವಾತಾವರಣ ಇರುವ ಒಂದು ಅಹ್ ಕೊಠಡಿ ಅಂದ್ರೆ ಗ್ರಂಥಾಲಯ. ನಮ್ಮ ಕಲಿಕೆಯನ್ನು ಅಹ್ ಪರೀಕ್ಷಿಸಲು ನಮ್ಗೆ ಅಹ್ ಶಾಲೆಯಲ್ಲಿ ಪರೀಕ್ಷೆ ಮಾಡ್~ ಪರೀಕ್ಷೆ ನಡೆತಿತ್ತ್~ ನಡೆಯುತ್ತಿತ್ತು. ಅಹ್ ನಾವು ಎಷ್ಟು ಕಲಿತಿದ್ದೇವೆ ಎಂದು ತಿಳಿಯಲು ಸಹಾಯ ಆಗ್ತಿತ್ತು. ಹಾಗೆ ಅಹ್ ಅಹ್ ನಮ್ಮ ಶಾಲೆ ಒಂದು ಮಾದರಿ ಶಾಲೆ ಅಕ್ಷರ ಕಲಿಸಿದ ದೇವಾಲಯ ಅದು. ಅಹ್ ಹಾಗೆ ನಾನು ತುಂಬಾ ನಂಗೆ ಕಲ್ಸಿದ ಎಲ್ಲಾ ಅಹ್ ಗುರುಗಳನ್ನು ತುಂಬಾ ಗೌರವದಿಂದ ನೋಡ್ತೇನೆ. ಅಹ್ ಶಾಲೆಯನ್ನು ಅಹ್ ದೇವಾಲಯ ಅಂತ ಹೇಳ್ತಾರೆ ಹಾಗೆ ನಮ್ಗೆ ಅಹ್ ಕಲ್ಸಿದ ಗುರುಗಳನ್ನು ದೇವರು ಆ ಶಾಲೆಯಲ್ಲಿ ಅಂದ್ರೆ ಆ ದೇವಾಲಯದ ದೇವರು ಎಂದು ನಾವು ಎಣ್ಸಿದ್ದೇವೆ ಹ್ಮ್ ಹಾಗೆ ತುಂಬಾ ಶ್~ ಅಹ್ ಶಾಲೆಯ ತುಂಬಾ ಮಧುರ ನೆನಪುಗಳು ತುಂಬಾ ಇದೆ ಎಷ್ಟು ಹೇಳಿದ್ರು ಅಷ್ಟು ಇದೆ ಅದು. ಅಹ್ ಹಾಗ್~ ಹಾಗೆ ಅಹ್ ನಮ್ಮ ಶಾಲೆಯಲ್ಲಿ ವಾರ್ಷಿ~ ವಾರ್ಷಿಕೋತ್ಸವ ನಡಿತಾ ಇತ್ತು. ಅದ್ರಲ್ಲಿ ನಮ್ಗೆ ಅಹ್ ನೃತ್ಯ ತ್ಯ~ ಅಹ್ ಮತ್ತೆ ಸಂಗೀತ, ಚಿತ್ರಕಲೆ

ಹ್ಮ್ ಮತ್ತೆ ಆಟ ಆಟ ಆಟೋಟಗಳ ಇದ್ರಲ್ಲಿ ಸ್ಪರ್ಧೆಯಲ್ಲಿ ಅಹ್ ಎಲ್ಲ ಅಹ್ ಬಹುಮಾನ ವಿತರಣೆ ಕಾರ್ಯಕ್ರಮ ಎಲ್ಲ ನಡಿತಿತ್ತು. ಅದ್ರಲ್ಲಿ ಯಾರಿಗೆಲ್ಲ ಬಹುಮಾನ ಆ ಆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ಎಲ್ಲ ಅಹ್ ಬಹುಮಾನ ಕಾರ್ಯಕ್ರಮ ಎಲ್ಲ ಇರ್ತಿತ್ತು. ಹಾಗ್~ ಹಾಗೆ ನೃತ್ಯ ಅಹ್ ನೃತ್ಯ ಕಾರ್ಯಕ್ರಮಗಳು ನೃತ್ಯ ಕಾರ್ಯಕ್ರಮಗಳೆಲ್ಲಾ ಇರ್ತಿತ್ತು. ಅಹ್ ನಾವು ನಮ್ಮ ಸ್ನೇಹಿತೆರೊಟ್ಟಿಗೆ ಅಹ್ ಒಂದು ಗುಂಪು ಮಾಡಿಕೊಂಡು ಎಲ್ಲ ಅಹ್ ಗುಂಪು ಗುಂಪಾಗಿ ಒಂದೊಂದು ಹ್ಮ್ ಗುಂಪಿಗೆ ಹ್ಮ್ ಎಂಟ್ನೆ Class ಏಳ್ನೇ class ಹಾಗೆ ಒಂದೊಂದು ಅಹ್ Class ನ ಒಂದೊಂದು ನೃತ್ಯ ಅಹ್ program ಇತ್~ ಮಾಡ್ತಿದ್ವಿ. ಮತ್ತೆ ಸಿಹಿ ತಿಂಡಿ ಎಲ್ಲ ಕೊಡ್ತಿದ್ರು ನಮ್ಗೆ ವಾರ್ಷಿಕೋತ್ಸವದಲ್ಲಿ ಅದೆಲ್ಲ ತುಂಬಾ ಗಮ್ಮತ್ತಾಕ್ತಯಿತ್ತು. ಒಂದು ದಿವಸ full ವಾರ್ಷಿಕೋತ್ಸವದೇ ಗಮ್ಮತಲ್ಲಿರ್ತಿದ್ವಿ ಅದೆಲ್ಲ ತುಂಬಾ ಹ್ಮ್ ಹ್ಮ್ ನೆನೆಪು. ಅಹ್ ಮೊದ್ಲೆಲ್ಲ school ಗ್ ಹೋಗುದು ಇಷ್ಟ ಆದ್ರೆಸ ಪರೀಕ್ಷೆ ಅಹ್ time ಅಲ್ಲಿ ಎಲ್ಲ ನಮ್ಗೆ ಅಮ್ಮನವರೆಲ್ಲ ಬೈದು ಕಳ್ಸುದು ನಾವೆಲ್ಲಾ ಹೊಟ್ಟೆ ನೋವು ಅಂತ ಹೇಳಿ ಎಲ್ಲ ಸುಮ್ಮನೆ ಹೇಳಿ ರಜೆ ಹಾಕ್ತಿದ್ವಿ. ಈಗ ಈಗ ಎಣಿಸ್ತದೆ ಅಂದ್ರೆ ಅದು ಸ್~ ಶಾಲೆ life ಶಾಲೆಯ ಜೀವನ ಎಷ್ಟು ಗಮ್ಮತಾಕ್ತಿತ್ತು. ಗೆಳತಿಯರು ಗೆಳೆಯರೊಟ್ಟಿಗೆ ಎಲ್ಲ ಆಟ ಆಡುದು ಮತ್ತೆ ಅಹ್ ಬೇರೆ ಮಕ್ಳಿಗೆಲ್ಲ ತಮಾಷೆ ಮಾಡುದು ಅದು actually ಅದು ಮಾಡ್ಬಾರ್ದು ಆದ್ರೂ ನಾವು ಬೇರೆ ಮಕ್ಳಿಗೆಲ್ಲ ತಮಾಷೆ ಮಾಡುದು ಅಹ್ ಎಲ್ಲ ಮಾಡ್ತಿದ್ವಿ. ಅದೆಲ್ಲ ಈಗ ತುಂಬ ನೆನ್ಪಾಗ್ತದೆ ಈಗ ಈಗ ನಮ್ಗೆ ಆಸೆ ಆಗ್ತದೆ ಅಂದ್ರೆ ಈಗ ಆ time ಬಂದಿದ್ರೆ ಎಷ್ಟು ಒಳ್ಳೆದಾಗ್ತಿತ್ತು. ಅಲ್ಲ ಆವಾಗಸ ತುಂಬಾ ಅಹ್ ಗಮ್ಮತ್ ಮಾಡಿದ್ದೇವೆ ಆದ್ರೆ ಅದು ಒಂದು ಶಾಲೆಯ ಜೀವನ ತುಂಬಾ ಗಮ್ಮತ್ತು ಖುಷಿ

ನಾನ್ ಚೆನ್ನಾಗಿದ್ದೇನೆ, ಮತ್ತೆ ಏನ್ ವಿಶೇಷ ಎಲ್ಲಾ? ಕಾಣಲಿಕ್ಕೇ ಇಲ್ಲ ಮಾರೆ ನೀವು. ವಿಶೇಷ ಎಲ್ಲಾ ಎಂತ ಇಲ್ಲ ಎಂತ ಕಲ್ಯೋದೆ ಆಯ್ತು ನಮ್ಮದು ಜೀವನ.

ಅದೇ ಕಲಿಕೆಯೇ ಜೀವನ ಈಗ

ಇದೊಂದು ನಮ್ಮ ಕೊರೋನಾ batch ಇಂದ pass ಆಯ್ತು ಹೇಗಾದ್ರು.

ಈಗ ಇದ್ರಲ್ಲಿ engineering ಮಾಡ್ತಿದ್ದೇನೆ ಒಂದು college ಅಲ್ಲಿ. Okay engineering ಮಾಡ್ತಾ ಇದ್ದೀರಾ? ಆ engineering ಮಾಡ್ತಾ ಇದ್ದೇನೆ second year ಅಲ್ಲಿ ಇದ್ದೇನೆ.

ಅದು ಹೇಳಿ ಸುಖ ಇಲ್ಲ ಈಗ. ಸರಿ ಸಿಟಬಸ್ syllabus ಎಲ್ಲಾ easy ಇದ್ಯ? Syllabus ಎಂಥ ನಮ್ಗೀಗ ನಾಲ್ಕು subject ಇರುದು.

ಅದರೊಟ್ಟಿಗೆ ನಾಲ್ಕು lab ಉಂಟು ಎಲ್ಲಾ ಅದ್ರಲ್ಲೇ ಆಗ್ತದೆ ಬಂದು ಪುರ್ಸೊತ್ತು ಸಿಕ್ಕಿದ್ರೆ ಸಿಕ್ಕಿತು ಇಲ್ಲಾಂದ್ರೆ ಇಲ್ಲ ಹಾಗೆ. ಒಮ್ಮೆಲೆ ಬರೀಲಿಕ್ಕೆಲ್ಲಾ ಸಿಗುದು.

ತಿಂಗಳಿಗೊಂದು ಪರೀಕ್ಷೆಸ ಅದರೊಟ್ಟಿಗೆ assignment ಅದು ಇದು ಅಂತ ಅದೇ ಆಗ್ತದೆ ನಮ್ಗೆ ಅದ್ಬಿಡಿ ನಮ್ಮ ಪರಿಸ್ಥಿತಿ ಕೇಳಿದ್ರ ನೀವು

ನಾವು ಕೂಡ social work ಓದ್ತಾ ಇದ್ದೇವೆ.

ಹಾ , ಏನ್ ಇದೆ ಹೇಳಿದ್ರೆ full fieldwork ಅಲ್ಲಿ ಇಲ್ಲಿ ಇದೇ ಸುತ್ತಿಸ್ತಾರೆ ಸುತ್ತಿಸ್ತಾರೆ ಕೈಯಿಂದ ನಾವೇ ದುಡ್ಡು ಹಾಕ್ಬೇಕು. ಖುಷಿ ಇದೆ ಗೊತ್ತುಂಟ ಕಲಿಕೆಯಲ್ಲಿ. ಅಂತ್ ಹೇಳಿದ್ರೆ ಆ ಹೊರಗಿನ ಒಂದು ವಾತಾವರಣವನ್ನು ನೋಡಿಕೊಂಡು ಕಲಿತೇವೆ ಅಷ್ಟೇ ಅದು ನಮಗೆ ಖುಷಿ.

class ಅಲ್ಲಿಒಳಗೆ ಕುತ್ಕೊಂಡು ಕಲಿಯುದಕ್ಕಿಂತ ನಾವು ಹೊರಗೆ ಹೋಗಿ ಕಲಿಯುವುದ್ರಲ್ಲಿ ಎಂಥದೋ ಒಂದು ಅಂದ್ರೆ ಎಷ್ಟು ಅನುಭವ ಸಿಕ್ತದಲ್ಲ.

ನಿಜ ಎಷ್ಟ್ ಅನುಭವ ಗೊತ್ತುಂಟ ಹ. ಏನೆಲ್ಲ ಇರ್ತದೆ ಅದ್ರಲ್ಲಿ ? ನಾವು ಹೇಗೆ communication ಮಾಡ್ಬೋದು.

ನಾವ್ ಹೇಗೆ HR human resource ಗೊತ್ತಲ್ಲ ಕೇಳಿದೀರ?

ಆ ನಮ್ದು HR field. ಹಾಗೆ ಅಂದ್ರೆ ನೀವೀಗ next ಎಂತ ಯಾವ್ field ಬ ಹೋಗ್ಲಿಕ್ ಇರುದು ಅಂದ್ರೆ ಕಲಿತಿರೋದ್ ಯಾವ್ field ಇಗ್ ಹೋಗ್ಲಿಕ್ಕೆ. ಅದೇ HR human resource field ಇಗೆ.

Social work ಹೇಗೆ ಹೇಗೆ generate ಮಾಡ್ಬೇಕು community work ಅಂತ ಹಾಗೆ.

ಆರ್ ತಿಂಗ್ಳು ಉಂಟು ಮಾರಾಯ ಅದ. ನಿಂಗಾದ್ರೆ ಆರ್ ತಿಂಗ್ಳು ನಮಿಗೆ ಇನ್ನೊಂದು ಎರಡು ಮೂರು ವರ್ಷ ಕಲೀಬೇಡ್ವ ಸುಮ್ಮನೆ. ಮೂರ್ ವರ್ಷ ಆದ್ರೆ ಮುಗಿತ? ಎಲ್ಲಿ ಮುಗಿಯುದು ನಮಿಗೆ ಅಲ್ಲಿ campus ಅಲ್ಲಿ interview ಆದ್ರೆ ಆಯ್ತುಇಲ್ಲಾಂದ್ರೆ ಮತ್ತೇ M.Tech ಅದು ಇದು ಮಾಡ್ಬೋದು. ನ ನಮ್ಮದು ಹಾಗೆ ಆದ್ರೆ ಮಾಡ್ಲಿಕ್ಕಿಲ್ಲ ಹಾಗೆ ನಮ್ಮದೀಗ.

Tour ಅದು ಇದು ಎಲ್ಲ ಆಗ್ತಿರ್ತದೆ.

ತಲೆಬಿಸಿಯಲ್ಲಿ ಏನಾದ್ರು ಬೇರೆ ಮಾಡ್ವ ಅಂದ್ರೆ ಅದ್ಕೂ time ಇಲ್ಲ. ನಾವೂ certificate ಯಾವದಾದ್ರು course complete ಮಾಡಿ certificate ತೆಗಿಬೇಕು. ಅದೇ ಈಗ ಓದುವ ವಿಷಯಕ್ಕೆ ಬರುವಾಗ ವಾತಾವರಣ effect ನೋಡಿದ್ದೀಯಾ? ಈಗಿನ ಕಾಲದಲ್ಲಿ. ಅದು ಹೇಳಿ ಸುಖ ಇಲ್ಲ ಬಿಡಿ ನಮ್ಮ ಕಡೆ. ಮಳೆಗಾಲ ಚಳಿಗಾಲ ಬೇಸಿಗೆಕಾಲ ಒಟ್ಟಿಗೆ ಬರ್ತದೆ. ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ ಈಗ. ಅದೇ ಅದೇ ಅದೇ ಎಂತ ಅವಸ್ಥೆ ಮೊದಲಂದ್ರೆ ಶಾಲೆ ಮಳೆ ಬಂದ್ರೆ ಶಾಲೆ ಅಲ್ಲಿ ರಜೆ ಆದ್ರೂ ಸಿಕ್ತಿತ್ತು ಈಗ college ಗೆ ಬಂದ ಮೇಲೆ ರಜೆಯದ್ದು ಗೊತ್ತೇ ಇಲ್ಲದಾಗೆ ಆಗಿದೆ. ಏನೂ ಇಲ್ಲ ಮಾರೆ ರೆಜೆ ಇಲ್ಲ ಏನೂ ಇಲ್ಲ. ಇರೋ ಬರೋ ಇರೋ ಬರೋ ಹಬ್ಬಸಾ ಆದಿತ್ಯವಾರ ಬಂದು ಹೋಗ್ತದೆ. ಅದೇ ಈಗ Christmas leave ಕೂಡ ಇಲ್ಲ ಅಲ್ಲ ಅದ್ ನಮ್ಗೆ ಬೇಜಾರ್ . Christmas ಗೆ ನಿನ್ನೇ ಆದಿತ್ಯವಾರ ಬಂದದಲ್ಲ ಮೊನ್ನೆ. ಹೌದುದು, ಈಗ engineering ಗೆ exam start ಆಯ್ತಲ್ಲ internal . Internal ಆಯ್ತು ನಮ್ಮದೊಂದು

ಆ internals ಎಲ್ಲಾ ತೊಂದ್ರೆ ಇಲ್ಲ ಅದೆಲ್ಲ ಆಗ್ತಾದೆ ನಮ್ಗೆ ದೊಡ್ಡ ವಿಷಯ ಅಲ್ಲ

Exam ಇದ್ದು ಬಿಟ್ಟು ಉಳ್ದದ್ದು ಬರಿಯುದು ಅದೇ work .

ನಮ್ಮನ್ನು ನೀವು ಮೊದ್ಲು ಬರೀರಿ ಆಮೇಲೆ ಗಮ್ಮತ್ ಮಾಡ್ಬೋದು ಅಂತ ಹೇಳುದೆಲ್ಲ. ಆವಾಗ್ಲೇ ಹೇಳಿದ್ರಾಯಿತು sir ನಮ್ಗೆ easy. ಆ ಅವ್ರು ಕೇಳ್ಬೇಕಲ್ಲ.

ಎಂತಾದ್ರು mark ಮೇಲೆ depend ಅಲ್ಲ ಎಲ್ಲಸ.